ಮತ್ತೆ ನೀರು ಬಿಡದು ನೋಡ್ರಿ ಇತರ ಎಲ್ಲ ಟ್ರಿಪ್ ಮಾಡುತ್ತಾರೆ ಇಲ್ಲಿಗೆಲ್ಲ ಹೋಗಿ--

ಚಂದ್ ಐತಿ ನೋಡ್ರಿ ಇದು ಇಲ್ಲಿ ಹೋಗ್ಬೇಕು ನೋಡ್ರಿ ನಾವು ಅಂದ್ರ ಎಲ್ಲ ಸಿಗ್ತಾವೆ ಇಲ್ಲಿ --

ಇಲ್ಲಿ ನೋಡ್ರಿ ಸಣ್ಣ ಹುಡುಗರು ಆಟ ಆಡುತ್ತಾಇದ್ದಾರೆ ಸಾಮಾನ್ ಹೊಡ್ಸ್ಟೈದಾರೆ ಜಾತ್ರೆಗೆ ಏನ್ ಇರ್ತಾವೆ ಅಲ್ಲ ಜಾತ್ರೆಗೆ ಇತರ ಮಾಡಿರುತ್ತಾರೆ ನೋಡ್ರಿ ಇಲ್ಲಿ ಪೆಡಾನ್ಸ ಐತಿ--

ನೋಡ್ರಿ ಇಲ್ಲಿ ಯೇಸು ಕ್ರಿಸ್ತನ ಚರ್ಚ್ ಇದು ಒಳಗಡೆ ಯೇಸು ಕ್ರಿಸ್ಟಿನಾ ಮೂರ್ತಿ ಐತೆ ಹಸಿರು ಕಲರ್ ಡ್ರೆಸ್ ಹಾಕೊಂಡೈತೆ ಮೇಲೆ. --

ಇಲ್ ನೋಡ್ರಿ ಇದು ಕಾಂತತೆ ಬೆಂಕಿ ಹಚ್ಚಿದ್ದಾರೆ ಯಾರೋ ಏನೋ ಮೆಕ್ಯಾನಿಕಲ್ ಕೆಲ್ಸ ಮಾಡಕಾತರ ಮೆಕ್ಯಾನಿಕಲ್ಸ್ ಅವೆಲ್ಲ --

ಇಲ್ ನೋಡ್ರಿ ಇದು ಹೊರಗೆ ನಿಂತುಗೊಂಡು ತೇಗ್ತಿರದು ಫೋಟೋ ಡಿವೈಡರ್ ಕಾಂತೈತೆ ಇಲ್ಲಿ ಇಲ್ಲೆಲ್ಲಾ ಕಾರು ಬಸ್ಸು ಗಿಸ್ಸು ಹೋಗುವಂತದು ಕಾಂಕ್ರೀಟ್ ರೋಡ್ ಇದೆ --

ಇದು ನೋಡ್ರಿ ರೆಸ್ಟ್ಲೆಸ್ ಫುಣ್ವರ್ಲ್ಡ್ ಅಂತ ಯೇತಿ ಇದು ಹುಡುಗೂರು ಗಾಗಿ ಇರ್ತಾವೆ ಈತರ ಸಣ್ನ ಹುಡುಗರು ಫ್ಯಾಮಿಲಿ ಐತಲ್ಲಾ ಕರ್ಕೊಂಡು ಹೋಗ್ಲಿಕೆ --

ನೋಡ್ರಿ ಇದು ನೀರಿನ್ ಅಹ್ ಅಹ್ ನದಿ ಇತ ದೊಡ್ಡ ನದಿ ಒಳಗೆ ಚೆರಿಗಿರಿ ಬರ್ತಾವಲ್ಲ ಇದೆ ತರ--

ಮುಂದೆ ಗೇಟಿಗೆ ಯಾರು ಬರಬಾರದು ಅಂತ ಕಬ್ಬಿಣ ಗೇಟು ಕಾಂತಾತಿ ಯಾರು ಓಡಾಡುತಿಲ್ಲ--

ಫುಟ್ ಬಾಲ್ ಗ್ರೌಂಡ್ ಇಲ್ಲ ಹಾಕೀ ಗ್ರೌಂಡ್ ಇದ್ದಂಗೆ ಇರಬೇಕು ಇದು ಫುಟ್ ಬಾಲ್ ಗ್ರೌಂಡ್ ಯಾಕೆಂದ್ರೆ ಇಷ್ಟು ದೊಡ್ದು ಇಷ್ಟೊಂದು ಜನ ಸೇರಿದ್ದಾರೆ .

ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಸರಕಾರದ ಶೆಡ್ಯೂಲ್ ಬ್ಯಾಂಕ್ ಇದು.

ಎಲ್ಲ ಸ್ವಸ್ವಸ್ವಲ್ಪ ಹಸಿರ ಹಸಿರ ಯೇತಿ ಮಿಕ್ಕಿದೆಲ್ಲ ಹಳೇದು ಮಳೆ ಬಿದ್ದು ಬಿದ್ದು ಬಿದ್ದು --

ಸೊ ಚೇರ್ ಮ್ಯಾಗ ಕೂತುಕೊಂಡು ಕನ್ನಡಿ ಮುಂದು ಕೂತುಕೊಂಡು ಫಾಟ್ ತಗೋಳೋದು ಇದ್ರೊಳಗೆ ಕಾಣತೆತ.

ನೋಡ್ರಿ ಈದ್ ಯಾವುದೊ ಟೆಂಪಲ್ ಕಾಣತ್ತೆ ಅಲ್ಲೇ ಬುದ್ದ ಆದನ್ ಬುದ್ಧನ ಮೂರ್ತಿ ಕಾಣ ಕತ್ತತೆ ಹಳೆ ಕಾಲದ್ದು ಬಣ್ಣ ಮಾಸಿ ಹೋಗೈತೆ.

ಆಟೋ ಗಿಟೋ ಓಡಾಡುದೆಲ್ಲದು ಖಾನಾತೇತಿ ಅದರಲ್ಲಿ.

ಆಟೋ ಗಿಟೊ ಓಡಾಡೋದು ಎಲ್ಲಾನು ಕಾಣ ಕತ್ತತೆ ಇಲ್ಲಿ .

ಮತೇ ಇಲ್ಲಿ ಆ ದೇವಿಯ ಮಹಾತ್ಮೆ ಏನಂದ್ರೆ.

ಮೇಲೆಲ್ಲಾ ತಗಡದು ಛಾವಣಿ ಐತೆ. ಅಹ್ ಅಹ್ ಎಲ್ಲ ಲೈಟಿಂಗ್ ಗಿಟಿಂಗ್ ಎಲ್ಲ ಚೆನ್ನಾಗಿ ಐತೆ. ಸೊ ಕ್ಯಾಂಡಲ್ ಎಲ್ಲ ಹಚ್ಚ್ಚರ ನೋಡ್ರಿ ಚರ್ಚ್ ಒಳಗೆ --

ಇಲ್ಲಿ ನೋಡ್ರಿ ಆಡು ಮೇಕೆಗಳು ಕಾಣ ಕಥಾವ ಒಂದೇ ಕಲರ್ --

ಇವಾಗ್ ಅಂತು ತರ್ಕಾರಿ ರೇಟ್ ತುಂಬಾನೇ ಆಗಿದೆ ಹಾಗಂತ ತರ್ಕಾರಿ ತೊಗಳ್ದೆ ಏರುಕೆ ಅಗುಳ ತರ್ಕಾರಿ ಇಲಾ ಅಂದ್ರೆ ಮನೆ ಎಲ್ಲಿ ಸಾಂಬಾರ್ ರೇ ಅಗುದಿಲ್ಲಾ.

ಹಿಂದ್ ಅಷ್ಠ ದೋಡದೊಂದ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ಯೂನಿವರ್ಸಿಟಿ ಕ ಯೂನಿವರ್ಸಿಟಿ ಕಟಡದ--

ಹಿಂದೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಕಟ್ಟಡ --

ಗುಡಿ ಎಂಗ್ ಕಟ್ಟುತ್ತಾರೆಂದ್ರೆ ಇವು ಹಳೆ ಕಾಲದ ಗುಡಿ ಇದೆ ತರಹ ಇರ್ತಿದ್ವು ಈ ತರಹ ಕಟ್ಟಿ ಸುಮ್ಮನಾಗಿ ಬಿಡ್ತಿದ್ ಅವ --